ಇದರಲ್ಲಿ ಹಲವಾರು ಚಿತ್ರಗಳನ್ನು ಛಾಯಾ ಚಿತ್ರ ಫೋಟೋಗಳನ್ನು ಮತ್ತು ಗ್ಲಾಸ್ ಗಳನ್ನು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ.

ಸಮುದ್ರದಲ್ಲಿ ವಿವಿಧ ರಕಗಳ ಜಲಚರ ನಿವಾಸ ಇರೋದರಿಂದ ಅದಕ್ಕೆ ಒಂದು--

ಇದರಲ್ಲಿ ನೀರು ಡ್ಯಾಮ್ ಅಲ್ಲಿ ಹಲಾಲು ಹೊಗೆ ಪ್ರವಾಸ ಆಗುತ್ತಿದೆ.

ಇದರಲ್ಲಿ ಹಲವಾರು ಜನ ಕುತುದು ಮತ್ತು ನಿಂತುಕೊಂಡು ಸಂಗೀತವನ್ನು ಕಚೇರಿಯನ್ನು ನಿರ್ವಹಣೆ ಮಾಡುತಿದ್ದರೆ.

ಬಲೂನ್ಗಳ ಕಲರ್ ವೈಟ್ ಅಂಡ್ ರೆಡ್ ಕಲರ್ ನಲ್ಲಿ ಬಲೂನ್ ಡೆಕೋರೇಷನ್ ಮಾಡಿದ್ದಾರೆ.

ಇದು ಒಂದು ಏಟಿಎಂ ಬ್ಯಾಂಕ್ .

ಲೈಟಿಂಗ್ ಇಂದ ಡೆಕೋರೇಷನ್ ಮಾಡಲಾಗಿದೆ.

ಹಂಚಿನ ಮನ ಹಂಚಿನ ಮನೆ ಅಂತಾನು ಹೇಳಬಹುದು.

ನದಿಯಲ್ಲಿ ತಾವ್ರೆ ಹೂವು ವೇಣು ಅದ್ ಹೆಚ್ಚಾಗಿ ಕಾಣಸ್ತಿದೆ.

ಇದು ಒಂದು ಹಾಸ್ಪಿಟಲ್ ಇಲ್ಲಿ ಡಾಕ್ಟರ್ ಒಬ್ಬ ವ್ಯಕ್ತಿಯನ್ನು--

ಇದೊಂದು ಪಾರ್ಟಿ ಇದರಲ್ಲಿ ಪಾರ್ಟಿ ಸಮಾವೇಶದಲ್ಲಿ ಹಲವಾರು ಜನ ಭಾಗವಹಿಸಿದ್ದಾರೆ.

ಮತ್ತು ಇದರಲ್ಲಿ ಪಾರ್ಕಿಂಗ್ ಪ್ಲೇಸ್ ಅನ್ನು ನೀಡಲಾಗಿದೆ.

ಈ ತರಹ ಅಪಾರ್ಟ್ಮೆಂಟ್ ಗಳಲ್ಲಿ ನೈಟ್ ಲ್ಲಿ ಓಡಾಡಲು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಕಾಣುತ್ತದೆ.